ಹೋಗ್ಬಂದಿದೀನಿ. ಒಮ್ಮೆ ಫ್ಯಾಮಿಲಿ ಜೊತೆಗೆ ಹೋಗಿದೀನಿ ಒಮ್ಮೆ ಫ್ರೆಂಡ್ಸ್ ಜೊತೆಗೆ.

ಹ್ಮ್ಮ್ ಊಟನು ಐವನ್ ಹೇಳ್ಬೇಕು ಅಂದ್ರೆ ಊಟನು ಕೊಡ್ತಿದ್ರು ಅವರು.

ಆ ಪರ್ಫೆಕ್ಟ್ ಶೇಪ್ ಆಗಿದೆ ಬಾಡಿ ಮೊದಲಿಗೂ ಈಗ್ಲೂ ಕಂಪೇರ್ ಮಾಡಿದ್ರೆ--

ಬೋಟಿಂಗ್ ತುಂಬಾ ನೇ ಎಂಜಾಯ್ ಮಾಡಿದ್ವಿ ಮತ್ತೆ ಎಂಜಾಯ್ ಮಾಡ್ತಾ ಅದರ್ ಮೇಲೆ--

ಹೋವ್ ಅಲ್ಲಿಂದ ತಂದಿರೋ ತರನೇ ಇರುತ್ತೆ ಆ ಗದ್ದೆಯಿಂದ ತಂದಿರೋ ತರನೇ ಇರುತ್ತೆ ತುಂಬಾ ಚೆನ್ನಾಗ್ ಆಗಿ ಇರುತ್ತೆ ತರಕಾರಿ ಮಾತ್ರ--

ಫ್ರೆಶ್ ಆಗಿ ಇರುತ್ತೆ ಒಂದ್ ನಾಲ್ಕ್ ಐದು ದಿನ ಮಾತ್ರ ವರೆಗೂ ಫ್ರೆಶ್ ಆಗೆ ಇರುತ್ತೆ ಏನು ಅಥರ ಕೊಳ್ತು ಹೋಗೋ ಇದ್ರ್ ಪ್ರಾಬ್ಲಮ್ --